ಒಂದು ಪ್ರಸಿದ್ಧವಾದ ಜಾಗವು ಹೌದು ಈ ಜಾಗದಲ್ಲಿ ನಾವು ನೋಡಿವ ಹಾಗೆ ಇಲ್ಲಿ ತುಂಬಾ ಜನರು ಇರುತ್ತಾರೆ ಅಂದರೆ ರೈತರು ದಿನನಿತ್ಯ ಹುಳುಮೆಯನ್ನು ಮಾಡಿಕೊಳ್ಳುತ್ತಾರೆ.

ಇದು ಪ್ರಸಿದ್ಧವಾದ ಪ್ರಖ್ಯಾತವಾದ ಜಾಗವಾಗಿದೆ. ಈ ಜಗದಲ್ಲಿ ಕಾಣುತ್ತಿರುವ ಹಾಗೆ ಇದು ಒಂದು ಬೋಟ್ ಕಾಣಬಹುದು. ಈ ನದಿಯಲ್ಲಿ ಮೀನುಗಾರರು ದಿನನಿತ್ಯ ಮೀನುಗಾರಿಕೆಯನ್ನು ಮಾಡುತ್ತಾರೆ.